ಇಲ್ಲಿ ಹಲವಾರು ಜಿಮ್ ಗೆ ಬಳಸುವ ಸಾಮಾನುಗಳಿವೆ.

ಈ ಚಿತ್ರದಲ್ಲಿ ಹಲವಾರು ಚೇರ್ ಗಳು ಇರುವುದನ್ನು ನಾವು ನೋಡಬಹುದು.

ಇಲ್ಲಿ ಹುಡುಗಿಯರು ಬಣ್ಣ ಬಣ್ಣದ ಬಟ್ಟೆಯನ್ನು ಧರಿಸಿ ಡ್ಯಾನ್ಸ್ ಮಾಡುತ್ತಿರುವುದನ್ನು ಕೂಡ ನಾವು ಗಮನಿಸಬವುದು.

ಈ ಚಿತ್ರದಲ್ಲಿ ಹುಡುಗಿಯರು ತಲೆಗೆ ಹೂವನ್ನು ಮುಡುಕೊಂಡಿರುವುದನ್ನು ನೋಡಬಹುದು.

ಇಲ್ಲಿ ಕಲರ್ ಕಲರ್ ಲೈಟು ಗಳನ್ನು ನಾವು ನೋಡಬಹುದು.

ಇಲ್ಲಿ ಒಂದು ಹುಡುಗಿ ಕುಳಿತಿರುಕೊಂಡರು ಅದನ್ನು ನಾವು ಗಮನಿಸಬಹುದು.

ಈ ಚಿತ್ರದಲ್ಲಿ ಹಲವಾರು ಚೇರ್ ಮತ್ತು ಟೇಬಲ್ ಇರುವುದನ್ನು ನಾವು ನೋಡಬಹುದು.

ಇಲ್ಲಿ ತುಂಬ ವಾಹನಗಳು ಇರುವುದನ್ನು ಕೂಡ ನೋಡಬಹುದು.

ಇಲ್ಲಿ ಸುತ್ತಮುತ್ತ ದೊಡ್ಡ ಕಟ್ಟಡಗಳು ಇರುವುದನ್ನು ಕೂಡ ನೋಡಬಹುದು.

ಈ ಕಚೇರಿಯ ಒಳಗೆಡೆ ಎರಡು ಚೇರ್ ಇರುವುದನ್ನು ಕೂಡ ನಾವು ನೋಡಬಹುದು.

ಇಲ್ಲಿ ಎ ಎಡಭಾಗದಲ್ಲಿ ಕೆಂಪು ಕಲರ್ ಬಾಕ್ಸ ಗಳನ್ನು ನಾವು ನೋಡಬಹುದು.

ಈ ಚಿತ್ರವನ್ನು ನೋಡಿದ ತಕ್ಷಣ ಇದೊಂದು ಮಾರ್ಕೆಟ್ ಎಂದು ನಮಗೆ ತಿಳಿದು ಬರುತ್ತದೆ.

ಈ ಚಿತ್ರದಲ್ಲಿ ಹಲವಾರು ಜನರು ಇರುವುದನ್ನು ಕೂಡ ನಾವು ನೋಡಬಹುದು.

ಇಲ್ಲಿ ಕಟ್ಟಡದ ಮುಂದೆ ತುಂಬ ಜನರು ಸಾಲಿನಲ್ಲಿ ನಿಂತಿರುವುದನ್ನು ಕೂಡ ನಾವು ನೋಡಬಹುದು.

ಈ ಚಿತ್ರದಲ್ಲಿ ಎರಡು ಕೆಂಪು ಕಲರ್ ಚೇರ್ ಗಳನ್ನು ಕೂಡ ನಾವು ನೋಡಬಹುದು.

ಈ ಚಿತ್ರದಲ್ಲಿ ಕಿಟಕಿಗೆ ಕರ್ಟನ್ ಹಾಕಿರುವುದನ್ನು ಕೂಡ ನಾವು ನೋಡಬಹುದು.

ಇಲ್ಲಿ ಅಚ್ಚ ಹಸಿರಾದ ಗಿಡಮರಗಳನ್ನು ಕೂಡ ನಾವು ನೋಡಬಹುದು.

ಇಲ್ಲಿ ಕಲರ್ ಕಲರ್ ಬಲೂನ್ ಗಳನ್ನು ಹಾಕಿರೋದನ್ನು ನಾವು ನೋಡಬಹುದು.

ಈ ಚಿತ್ರವನ್ನು ನೋಡಿದರೆ ಇದೊಂದು ಆಫೀಸ್ ಎಂದು ನಾವು ತಿಳಿಯಬಹುದು.

ಈ ಚಿತ್ರವನ್ನು ನೋಡಿದ್ರೆ ಇದೊಂದು ಪ್ಯಾಲೇಸ್ ಎಂದು ನಮಗೆ ತಿಳಿದುಬರುತ್ತದೆ.

ಇಲ್ಲಿ ಹಚ್ಚ ಹಸಿರಾದ ಮ ಗಿಡ ಮರಗಳನ್ನು ನಾವು ನೋಡಬಹುದು.

ಚಿತ್ರವನ್ನು ನೋಡಿದರೆ ಇದೊಂದು ಕಟಿಂಗ್ ಶಾಪ್ ಎಂದು ನಮಗೆ ತಿಳಿದು ಬರುತ್ತದೆ.

ಇಲ್ಲಿ ಒಂದು ಎ_ಟಿ_ಎಮ್ ಇರುವುದನ್ನು ಕೂಡ ನಾವು ಗಮನಿಸಬುಹುದು.

ಇಲ್ಲಿ ಹಲವಾರು ವಾಹನಗಳು ಬೈಕ್ ಸರ್ವಿಸ್ ಗೆ ನಿಂತಿರುವುದನ್ನು ಕೂಡ ನಾವು ನೋಡಬಹುದು.

ಈ ಚಿತ್ರವನ್ನು ನೋಡಿದ ತಕ್ಷಣ ಇದೊಂದು ಪ್ಲೇಗ್ರೌಂಡ್ ಎಂದು ನಮಗೆ ತಿಳಿದು ಬರುತ್ತದೆ.